ಹಾ ಹಾಗೆ ಇಲ್ಲಿ ಕೆಂಪುನ್ ಮಣ್ ಅದ ಅದರೊಳಗಿಂದು ನೀರು ಹೊಂಟವ ಮ್ಯಾಲಿಂದು.

ಆ ಇವೆಲ್ಲ ಹಸಿ ಹಸಿರ್ ಬಣ್ಣ ಲೈಟ್ ಹಸಿರ್ ಬಣ್ಣದ್ದೆಲ್ಲಾ ಗಿಡ--

ಇಲ್ಲೆಲ್ಲಾ ಲೈಟ್ ಹಾಕಿಂದವ ಅಲ್ ಸುತ್ತ ಎಲ್ಲಾ ನೋಡ್ಬೋದು ಬಹಳಷ್ಟು ಅಕಾಡ ಎಲ್ಲಾ ಮನಿಗುಳವ ಮತ್ತೋ ಇಲ್ ಒಂದ್ ಗಾಡಿ ನಿಂದ್ರುಸಿ--

ಮ್ಯಾಗಲ್ಲಿ ನೋಡಬೋದು ಬ್ರೆಡ್ ಅವ ಮತ್ತ್ ಇಲ್ಲಿ ತೂಕದ ಒಂದ್ ಮಷೀನ್ ಅದ ಲೊಲಿಪೊಪ್ ಅವ ಬಿಕ್ಸಿಟು ಬ್ರೆಡು ಚಿಪ್ಸು ಅಹ್ ಮತ್ತ್ ವೇರೈಟಿ ಸ ಆಪ ಸ್ವೀಟ್ಸ್ ಎಲ್ಲಾ ಅವ ಇಲ್ಲಿ ಕಲರ್ ಕಲರ್ ನೋಡ್ಬೋದು.

ಮ್ಯಾಗ್ ಒಂದು ಜಂಡ ಆಕಿಂದದ ನೋಡ್ಬೋದು ಮತ್ ನೀಲಿ ಕಲರ್ ಒಂದು ಪೋಸ್ಟರ್ --

ಚಿತ್ರಣದಾಗ್ ಏನದ ಅಂದ್ರು ಒಂದು ಪ್ಲೇಟ್ ಅದ ಇಲ್ಲಿ.

ಬಹಳಷ್ಟು ಎನೋ ಧ್ವಜಗಳು ಇರ್ತವಲ ಅವೆಲ್ಲ ಹಾಕಿಂದವ.

ಇಲ್ಲಿ ಚಿತ್ರವನ್ನು ನೋಡಬಹುದು ನಾವು ಕಾರ್ ಪಾರ್ಕ್ ಮಾಡಲಿಕ್ಕೆ ಒಂದು ಏರಿಯಾ ಇರ್ತಾತಲ್ಲ ಅದ್ ಇಲ್ಲಿ ನೋಡಬಹುದು ಬಹಳಷ್ಟು ಕಾರ್ ಕಾರುಗಳಿದಾವ ಇಲ್ಲಿ.

ಆ ಕಪ್ ಬಣ್ಣದ ಮತ್ತು ಬೆಳಿ ಬಣ್ಣದ್ ಅವ ಈ ಹೆಚ್ಚಿಕಂದ್ರ ಬಿಳಿ ಬಣ್ಣದವ ಮ್ಯಾಲ್ ನೋಡಬಹುದು ಬಾಳಷ್ಟು ಲೈಟ್ ಗೂಳು ಎಲ್ಲಾ ಹಾಕಿಂದವಾ ಮತ್ ಒ--

ಚಿತ್ರನಾಗ ಮತ್ ವಾಶ್ ಬೇಸಿನ್ ಎನ್ ಅಂತಿವಲ್ಲ ಅವು ಅವ ಇಲ್ಲಿ ಮೂರು ಒಂದು ಆ ಕೆಂಪು ಚಾಕೊಲೇಟ್ ಬಣ್ಣದ ಡಾರ್ಕ್ ಮತ್ತೆ ಎರಡು ವೈಟ್ ಬಣ್ಣದಾವ ಮತ್ ಅಕಡೆ ಎಲ್ಲ ಪೈಪ್ ಗಳು ಅವ.

ಈ ಚಿತ್ರನಾಗ ನೋಡ್ಬೋದು ಇಲ್ಲಿ ಒಂದು ಫಂಕ್ಷನ್ ಆದ.

ಹಾಗ ಇಲ್ಲಿ ಒಳಗ ಹೋಗಲಾಕ ಒಂದ ತಟ್ಟಿ ಅದ ಶೆಟರ್ ಅದ.

ಚಿತ್ರನಾಗ ನೋಡ್ಬೋದು ಇದು ಒಂದು ಎಲೆಕ್ಟ್ರಿಕ್ಸ್ ದು ಶಾಪ್ ಅದ.

ಮತ್ತ್ ಇಲ್ ನೋಡ್ಬಹುದು ಡಬ್ಬಿಗೊಳ್ ಎಲ್ಲಾ ಬಾಳಷ್ಟ್ ಕಲರ್ ದ ಅವ ಕೆಂಪು ಹಸಿರು ನೀಲಿ--

ಅ ಇಲ್ ಒಂದ್ ಜಾತ್ರೆ ಅದ ಮೇಬಿ ಎಲ್ಲಾ ಅ ಹಾಸ್ಯ ನೃತ್ಯಕ್ಕೆಲ್ಲ ಮಡ್ತಾರಲ್ಲ ಅವ್ರೆಲ್ಲಾ ನಡ್ದಾರ ಜಾತ್ರೆ ನಡ್ದಾರ ಇಲ್ಲಿ ಮೆರವಣಿಗೆ--

ಇದು ಹಾಸ್ಪಿಟಲ್ ಹೆಸರು ಗುರುನಾನಕ್ ಹಾಸ್ಪಿಟಲ್ ಅದ ಇಲ್ಲಿ ಎರಡ್ ಹೊರಗ್ ಗಾಡಿಗುಳ್ ನಿಂತವ.

ಇಂಡಿಯನ್ ಆಯಿಲ್ ಅಂತ ಬರೆದಿನ್ದು ಪೆಟ್ರೋಲ್ ಡೀಸೆಲ್ ಎಲ್ಲಾ--

ಇಲ್ಲ ಒಂದ ಲಾರಿ ಅದ ದೊಡ್ಡದು ಅದರೊಳಗ ಎಲ್ಲ ಬಹಳಸ್ಟ ಪೈಪ್ ಗಳ ಇಟ್ಟಿಂದವ ಆವಾ ನೋಡಬೊದು ಪೈಪ್ ಗೊಳ ಎಲ್ಲಾ --

ಮತ್ ಸೆಲ್ ಫೋನ್ ನಂಬರ್ ಅದ ಇಲ್ ದೇವ್ರ್ ಚಿತ್ರದ ಅದ ಇಲ್ ಬಾಳಷ್ಟು ಮತ್ತು ವೀರಭದ್ರೇಶ್ವರ ಚಿತ್ರ ಅದ ಬಹಳಷ್ಟೇನ್ ವೆರೈಟಿ ವೆರೈಟ್ಸ್ ಹುಡುಗಿಯರ ಹಾಕೊಂಡ್ ಬರ್ತಾವಲ್ಲ.

ಇದು ಎಲ್ಲಾ ಸುತ್ತ ಎಲ್ಲಾ ವಾಲ್ ಇಗೆಲ್ಲಾ ವೈಟ್ ಕಲರ್ ಪೈಂಟ್ ಹಚಿಂದ ನೋಡಬಹುದು ಇಲ್ ಒಂದು--

ಲೈಟಿನ್ ಕಂಬಗೊಳವ ಕೇಳಗ್ ಹುಲ್ಲದ ಇಲ್ಲೊಂದು ಗಿಡ ಅದ.

ಇಲ್ಲ ಹಾಗೆ ಒಂದು ನದಿ ಅದ ಒಂದು ಚಿಕ್ಕದು.

ಈ ಚಿತ್ರನಾಗ ನೋಡ್ಬೋದು ಇದು ಒಂದು ರೂಮ್ ಅದ.

ಸೆಲ್ ಫೋನ್ ನಂಬರ್ ಎಲ್ಲಾ ಅದ ನಿಯರ್ ಗುಂಪಾ ಬೀದರ್ ಅಂತ ಫೈವ್ ಎಯಿಟ್ ಫೈವ್ ಫೋರ್ ಝೀರೋ ಒನ್ --

ಅ ಲೈಟಿ ನ್ ಕಂಬ ಅದ ಎಲ್ಲಾ ಕಡಿ ನೋಡಬೊದು ಮನಿಗೊಳ ಎಲ್ಲಾ ಆವಾ ಆಕಡಿಯಲ್ಲಾ ಒಂದು ಸ್ಟೋರ್ ಅದ ಒಂದು ಹೋಟೆಲ್ ಅದ ಮತ್ತ ಹಿಂದ ಒಂದ ಮಣಿ ಕಟ್ಟೋದರಾಗ --

ಈ ಚಿತ್ರಣ ನಗ್ ನೋಡ್ ಬವುದ್ ನಾವು ಈ ಚಿತ್ರನಗ್ ಏನ್ ಅದ ಅಂತ ಅಂದ್ರ ಶ್ರೀ ಮಹಾ ಲಕ್ಷ್ಮಿ ಲಾಂಡ್ರಿ ಅಂಗಡಿ ಅಂತ ಅದ ಈ--

ಅಂದ್ರ ಲಾಂಡ್ರಿ ಅಂದ್ರೆ ಇದು ಬಟ್ಟಿ ಎಲ್ಲಾ ಒಗಿಲಕ್ ಕೊಡ್ತಾರಲ್ಲ ಅದು ಅದ ಮತ್ತು ಹಂಗೆ ಬಟ್ಟಿ ಒಗ್ದಾದ್ ಮ್ಯಾಗ ಅವ್ರು ಪ್ರೆಸ್ ಮಾಡಿ ಕೊಡ್ತಾರ ಇಲ್ಲೊಬ್ಬ ವ್ಯಕ್ತಿಯನ್ನ ನೋಡ್ಬಹುದು ಬಟ್ಟಿ ಪ್ರೆಸ್ ಮಾಡ್ಲತಾನ.

ಚಿತ್ರಣನಾಗ್ ನೋಡ್ಬೋದ್ ಈ ಚಿತ್ರಣಾಗ ಏನದಂದ್ರೆ ಬುದ್ಧನ್ ಚಿತ್ರ ಅದ ಒಂದು ಬುದ್ಧದ ಆ ಬುದ್ಧನ್ ಬಾಜು ಎರಡು ದೇವರೋರ.

ಇಡಕೊಂದ್ ಗೇಟ್ ಅಕ್ಕಿಂದ್ ಅದ ಬಹಳಷ್ಟು ಡೇಕೋರೇಷನ್ ಮಾಡಿಂದ್ ಅದ ಹೂವದಿಂದು ಗ್ರೀನು ಪಿಂಕು ಬ್ಲು ವು ಪರ್ಪಲ್ ಎಲ್ಲಾ ಆರೆಂಜ್ ಎಲ್ಲ ಮಿಕ್ಸ ಮಾಡಿರ್ ಪೇಂಟ್ .

ಅ ಈ ಚಿತ್ರಣದಗೇನದ ಅಂದ್ರ ಇಲ್ಲೊಂದ್ ಗುಡಿ ಅದ ಇಲ್ಲಿ.

ಅ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರ್ದು ಫೋಟೋ ಅದ ನೋಡ್ಬೊದು ಮ್ಯಾಲ ಎಲ್ಲಾ ಜೆಂಡ ಹಚ್ಚಿಂದ ಅವ ಎರಡು ನೋಡಬೋದು ಮತ್ತು ಇಲ್ಲಿ ಒಂದ ಗೇಟ್ ಅದ ದೊಡ್ಡದು.

ಕೆಂಪು ಕಲರ್ ಬಣ್ಣ ಅಚ್ಚಿಂದದುಕ ಇಲ್ ಒಳಗಡೆಯಿಂದ ಇಬ್ಬರು ಅಂಕಲ್ ಗಳು ಹೊರಗ್ ಹೊಂಟಾರ ಇಲ್ ಒಂದ್ ಗಾಡಿ ನಿಂತಿಂದದ ನೋಡ್ಬೋದು.

ವಾಲು ಎಲ್ಲೋ ಕಲರ್ ಪೇಯಿಂಟ್ ಹಚ್ಚಿಂದ ಮ್ಯಾಲೆಲ್ಲ ಡಿಸೈನ್ ಅದ ಬಹಳಷ್ಟು ದೇವರದ್ದೆಲ್ಲ--

ಮತ್ತು ಪೇಂಟಿಂಗ್ ಎಲ್ಲಾ ಬಹಳಷ್ಟ ಮಾಡಿಂದದ ಮ್ಯಾಲ್ ಎಲ್ಲಾ--

ಮತ್ ಬಿಸಿಲುದ ಇಲ್ಲಿ ಹಿಂದ ಸೂರ್ಯನ ಕಿರಣಗಳ್ ಬಿದ್ದಾವ ನೋಡ್ಬೋದು ಮತ್ತಿಲ್ಲಿ ಕಲ್ಗಳೆಲ್ಲವು ಅಳಿದು ದೊಡ್ಡ ದೊಡ್ಡುವೆ ಬಹಳಷ್ಟು--

ಇಲ್ಲಿ ಚಿತ್ರಾನಾಗ ನೋಡ್ಬೋದ್ ನಾವು ಇದೊಂದು ಟೀ ಪಾಯಿಂಟ್ ಅದ.

ಇಲ್ಲಿ ನೋಡ್ಬೋದು ಒಂದ್ ಬೈಕ್ ನಿಂದ್ರಸಿಂದ ಇಲ್ಲಿ--

ಮತ್ತ್ ಇಲ್ಲಿ ಜನರ ಹರ ಈಕಡೆ ಎಲ್ಲಾ ನೋಡ್ಬಹುದು ಹೂವಿಂದ ಅಲಂಕಾರದ ಮಾಡಿಂದ ಅದ ನೋಡ್ಬಹುದು ಮತ್ತ್ ಇಲ್ಲಿ ತೆಳಗ ನೀರ ಕುಡಿಲಕ ಇದು ವಾಟರ್ ಇದು ಇಟ್ಟಿಂದ ಅದ ನೋಡ್ಬಹುದು ಪೋಟ್ ಪೊಟ್ ಗೋಳ ಅವ.

ಬಹಳಷ್ಟು ನೀಟ್ನೆಸ್ ಇಟ್ಟಿಂದ ಮತ್ ಲೈಟ್ ಅವ ಮ್ಯಾಲ.

ತಿದು ಪೈಂಟು ಬ್ಲಾಕ್ ವೈಟ್ --

ಕಳಗ್ ಒಂದ್ ವೈಟ್ ಕಲರ್ ಸಿಂಟೆಕ್ಸ್ ಅದ ಮ್ಯಾಲ್ ಒಂದು ಎಲ್ಲೊ ಕಲರ್ ಸಿಂಟೆಕ್ಸ್ ಅದ ಇಲ್ಲಿ ಕರಂದು ಮತ್ತು ವೈಟ್ ವೈಟ್ ಕಲರ್ ದೊಂದು ಕುರಿ ಅದ ಬ ಬಳಸ್ಟು ಕರಂದು ಅವ ಮತ್ತೆ ಇಲ್ಲೆಲ್ಲಾ ಗಿಡ ಗೊಳ್ ಅವ್--

ಏನೋ ಪ್ರೊಬ್ಲಮ್ ಆಗಿ ಈ ಕಡೆ ಇಂದ ಓಪನ್ ಮಾಡಿ ಇಟ್ಟರ ಇಲ್ಲಿ ಒಳಗೆ ಎಲ್ಲ ನೋಡ್ಬೊದು ಕಬ್ಬಿಣದ ತಾರಿಂದಿದೆಲ್ಲ ಅಕಿಂದ್ ಅದ ಇಲ್ಲಿ ತೆಳಗೆಲ್ಲಾ ಸಾಮನುಗಳು--

ಈ ಚಿತ್ರನ್ಯಾಗ ನೋಡ್ಬೋದು ಇದೊಂದು ಗುಡಿ ಅದ ಅಂಬಾಭವಾನಿದು.

ಅದರ ಮ್ಯಾಲ್ ಲೈಟ್ಸ್ ಅವ ಫ್ಯಾನ್ ಅದ.

ಇಲ್ ಒಂದು ಗೇಟ್ ಅದ ಅದು ಟೇಬಲ್ಬಿ ಅದ.

ಆ ಈ ಕಡ್ ಗೇಟ್ ಅದ ಹಾಗೆ ಒಂದು ಭಜನಿ ಮಾಡೋ ಸಲಕ್ಕೆ ಏನು ಯೂಸ್ ಮಾಡ್ತಾರೋ ಅವೆಲ್ಲ ಸಾಮಾನ್ಗುಳವ.